ಅ ಇಲ್ಲಿ ಇದರ ಬಾಜುದಲ್ಲಿ ಎರಡು ಕಾರ್ಸ್ --

ಕೆಲವು ಸಸ್ಯಗಳು ಹಸಿರು ಕೆಲವು ಸಸ್ಯಗಳು ಹಸಿರಾಗಿ ಅದರ ಮೇಲೆ ಲೆ ಕು ಬೆಳಕನ್ನು ಬಿದ್ದಿ --

ನಲ್ಲಿ ಹಲವಾರು ಗಿಡಮರಗಳನ್ನು ಹಾಗೂ ಸಸಿಗಳು ಹುಲ್ಲನ್ನು ಕಾಣುಸ್ತಿದೆ.

ಇಲ್ಲಿ ಒಂದು ಸೈಕಲ್ ಅನ್ನು ಕಾಣುತ್ತಿದೆ.

ಅದರ ಮೇಲೆ ಮೊಬೈಲ್ ನಂಬರ್ ಕೂಡ ಬರೆದಿದ್ದಾರೆ.

ಅದಕ್ಕೆ ಬಾಗಿಲನ್ನು ಇದೆ ಮತ್ತೆ ಚಡಿಗಳು ಸಹ ಕಾಣುತ್ತಿವೆ.

ಪಿಚ್ಕಾರಿಗಳನ್ನು ಕಾಣುತ್ತಿವೆ ಹಾಗೂ ಆಚಿ ಸೈಡಿನಲ್ಲಿ--